ಇಲ್ಲಿ ಒಂದು ಜಾತ್ರೆ ನಡೀತಿದೆ ಇದೆ ಅಲ್ಲಿ ಚಿಲ್ಡ್ರನ್ಸ್ ಎಲ್ಲಾ ಆಟ್ಟಾಡ್ತಿದಾರೆ ಕಲರ್ಫುಲ್ಲಾಗಿದೆ ಹಿಂದೆ ಮರ ಗಿಡ ಅವೆಲ್ಲಾ ಮೇಂಟೇನೆನ್ಸು ಜಾತ್ರೆ ಇರ ಅವೆಲ್ಲ ಅಲ್ಲಿ ಆಟ್ಟಡ್ತಿದರೆ.

ಇಲ್ಲೊಂದು ಮೆಡಿಕಲ್ ಇದೆ ಮೆಡಿಕಲ್ ಪಕ್ಕದಲ್ಲಿ ಒಂದು ಬೇಕರಿ ಬೇರೆ ಇದೆ ಅಲ್ಲೆಲ್ಲ ಜನಗಳು ನಿಂತ್ಕೊಂಡು ಬೈಕಲ್ಲಿ ಅಲ್ಲಿ ಹೊರಗಂತೂ ಮೇನ್ಟೇನ್ಸ್ ಇಲ್ದಲೇ ಎಲ್ಲಾ ಕವರ್ಸ್ ಗಳೆಲ್ಲ ಅಂಗೆ ಬಿಟ್ಟವ್ರೆ.